ಒಂದು ಕೆರೆ ದೊಡ್ಡ ಕೆರೆ ಕೆರೆಯ ಸುತ್ತ ಮರಗಳೆಲ್ಲಾ ಕಾಣಿಸುತ್ತಾ ಇದ್ದಾವೆ ಹಸಿರು ಕಲರ್ ಮರಗಳು. ದೊಡ್ಡ ದೊಡ್ಡ ಮರಗಳು ಕೊಂಬೆಗಿಂಬೆ ಉದ್ರೋಗಿರೋ ಮರಗಳೆಲ್ಲ ಕಾಣಿಸ್ತಾ ಇದಾವೆ.

ಮತ್ತೆ ಮೇಲ್ಗಡೆನು ಹಸ್ ಹಸ್ರು ಕಲರ್ ಬಣ್ಣ ಎಲ್ಲಾ ಹೊಡ್ದಿದ್ದಾರೆ ಹಸ್ರು ಮತ್ತು ಇದ್ರೂ ಕಲರ್ ಎಲ್ಲ --